ವಾಟರ್ ಫಾಲ್ಸ್ ಒಳಗಡೆ ನೀರ ಇದೆ ದೋಣಿಯಲ್ಲಿ ನಾಲಕ್ ಐದು ಜನ ಆ ಕಡೆ ಒಂದು ದೋಣಿ ಇದೆ ಹಸಿರು ಇದೆ ಗುಡ್ಡ ಇದೆ ಎರಡು ಕೋಲು ಇಡಕೊಂಡಿದ್ದಾರೆ .

ಕಪ್ಪು ಕಲರ್ ಆಟೋ ಗ್ರೀನ್ ಮರಗಳಿದ್ದಾವೆ. ರೋಡ್ ಇದೆ. ಮಣ್ಣಿದೆ. ತೇ ಯರಡ ಮನೆಗಲಳಿದೆ.